ಫ್ರೆಂಡ್ಸ್ ಇಲ್ನೋಡಿ ಇದು ಬಂದ್ಬಿಟ್ಟು ಸ್ಪಾ ಅಂಡ್ ಸಲೂನ್ ಅಂತ. ಇಲ್ನೋಡಿ ಫ್ರೆಂಡ್ಸ್ ಯಶ್ಶಿಂದೂ ಫೋಟೋ ಹಾಕ್ಬಿಟ್ಟಿದಾರೆ. ಬಿಯರ್ಡ್ ಅಂತ .

ಫ್ರೆಂಡ್ಸ್ ಇಲ್ಲಿ ನೊಡ್ತಇದಿರ ಸ್ಟೇಟ್ ಬ್ಯಾಂಕ್ ಎ.ಟಿ.ಮ್ ಅಂತ ಎ.ಟಿ.ಮ್ ಅಂದ ತಕ್ಷಣ ನೆನಪಾಗೋದು ಅಮೌಂಟು ಅಮೌಂಟ್ಗೆ ಒಂದೂ ಏನಾದ್ರು ಯು.ಪಿ.ಐ ಪಿನ್ ಬೇಕು ಎ.ಟಿ.ಮ್ ಕಾರ್ಡ್ ಬೇಕು.